ಆಹ್ಹ್ ಯಾಕಂತಂದ್ರೆ ಅಲ್ಲಿ ಈಗ ವಿದ್ಯಾರ್ಥಿಗಳದ್ದು ಡಾಕ್ಯುಮೆಂಟ್ಸ್ ಇರ್ಬಹುದು ಡಿಗ್ರಿಗಳನ್ನ ನೀಡೋದು ಇರ್ಬಹುದು ಅಂದ್ರೆ ಕ್ವಾಸ್ಷನ್ ಪೇಪರ್ ಕರೆಕ್ಷನ್ ವ್ಯಾಲ್ಯೂಯೇಷನ್ಸ್ ಏನೇ ಇರ್ಬಹುದು ಇಲ್ಲೇ ನಡೀತದೆ ಪ್ರತಿಯೊಂದುನುವೇ ಹಾಗೆ ಇದು ಕರೆಕ್-

ಯೋಗ ಈಗ ಹೆಂಗಾಗೋಗಿದೆ ಅಂದ್ರೆ ಮುಂಚೆ ಎಲ್ಲಾ ಯೋಗ ಕ್ಲಾಸೆಸ್ ಮಾಡ್ತಾ ಇರ್ಲಿಲ್ಲ ಮನೇಲೇನೆ ಒಂದು ಬುಕ್ ಕೊಡೋರು ಅದ್ರಲ್ಲಿ ನೋಡ್ಕೊಂಡು ಈವಾಗ ಪ್ರತಿಯೊಂದು ಕಡೆನೂ ತುಂಬಾ ಯೋಗ ಕ್ಲಾಸೆಸ್ ಗಳು ನಡೀತದೆ ಮೈಸೂರ್ ಅಲ್ಲಿ ಬಂದು ಗೋಕುಲಂ ಅಲ್ಲಿ ಅಂತ ಬಂದ್ರೆ--

ಅಂತ ಬಂದ್ರೆ ಯುಸವಳ್ಳಿ ಯಾವದೇ ಒಂದು ಪಾರ್ಟಿ ಇರ್ಬಹುದು ಏನೆ ಒಂದ್ ಇರ್ಬಹುದು ಎಲ್ಲದಕ್ಕೂ ಡೆಕೋರೇಷನ್ ಮಾಡ್ತಾರೆ ಬಟ್ ಇತ್ತೀಚೆಗೆ ಏನಾಗತಿದೆ ಅಂದ್ರೆ ಬರ್ಡ್ಗೆ ಜಾಸ್ತಿ ಡೆಕೋರೇಷನ್ ಮಾಡೋದು ಸ್ಟಾರ್ಟ್ ಆಗಿದೆ ಮನೇಲೆ ಒಂದು ಹಿಂದ್ಗಡೆ ಕರ್ಟನ್ ಹಾಕ್ಬಿಟ್ಟು ಬಲೂನ್ಸ್ ಗಳನ್ನ ಎಲ್ಲಾ ಹಾಕಿ--

ಅಲ್ಲಿ ಈಗ ಒಂದ್ ಬಸ್ ನಿಲ್ಲತ್ತೆ ಅಂದ್ರೆ ಡಾಬಾ ಮುಂದೇನೆ ಹೋಗ್ ನಿಲ್ಲೋದು ಲೈಕ್ ಅವ್ರಿಗ್ ಏನ್ ತಗೋಬೇಕಾ ಏನಾರ್ ಮಾಡ್ಬೇಕಾ ಮಾಡಿಕೊಳ್ಳಲಿ ಅಂತ.

ಅವ್ರು ಸೌಂಡ್ ಮಾಡೋ ಹಾಗಿಲ್ಲ ಸೊಸೈಟಿಗೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಇನ್ನೊಬ್ರ ಜೊತೆ ಬೇರೆ ನಮ್ಗ್ ಹಂಗ್ ಇರಕ್ಕಾಗಲ್ಲ ಲೈಕ್ ಎಲ್ಲಾರ್ ಜೊತೆನು ಬೇರಿಬೇಕು ಎಲ್ಲಾರ್ ಜೊತೆನು ಮಾತಾಡ್ಬೇಕು ಹಾಂಗಾಗಿ ನಂಗ್ ಅಪಾರ್ಟ್ಮೆಂಟ್ -

ಜಿಮ್ ಆಹ್ಹ್ ಜಿಮ್ ಅಂತ ಬಂದ್ರೆ ಯುಸವಳ್ಳಿ ಬಾಯ್ಸ್ಗೆ ತುಂಬಾ ಇಷ್ಟ ಆಹ್ಹ್ ನಮ್ ಅಣ್ಣನ್ ಮಗಂಗೂನು ಲೈಕ --

ಆಹ್ಹ್ ಏನಂಥ ಕರೆ ಕೊಟ್ಟಿದ್ಲು ಸ್ವಚ್ಛ ಭಾರತ್ ಅಭಿಯಾನ ಅಂತ ಕರೆ ಕೊಟ್ಟಿದ್ರುಅದ್ರಲ್ಲಿ ಎರಡು ಬಾರಿ ನಮ್ಮ ಮೈಸೂರಿಗೆ ಸ್ವಚ್ಛ ನಗರಿ ಅಂತ್ ಎರಡು ಬಾರಿ ಪ್ರಶಸ್ತಿ ಬಂದಿದೆ ಅದಕ್ ತುಂಬಾ

ಈವಾಗ ಇಲ್ಲಿ ನಮ್ಮ ಏನು ಸ್ಟೇಷನೇರಿ ಯಲ್ಲೆನೆ ಮಕ್ಕಳುದು ಏನೇನ್ ಆಟ ಸಮಾನ್ ಗಳಿರ್ತವೆ ಅದನ್ ಇಲ್ಲೇ ಮಾರ್ತರೆ ಅವ್ರು ಹಂಗಾಗಿ ಇಲ್ಲೆನೆ ಅಂದ್ರೆ ಅಲ್ ಅಲ್ಲೇನೇ ಅಡ್ಜಸ್ಟ್ ಮಾಡಿ ಅದಕ್ಕೆ ಅಂಥ ಸೆಪೆರೇಟ್ ಅಂಗ್ಡಿ ಗಳಿರಲ್ಲ.